ಸುಂದರ ಇದೊಂದು ಸುಂದರವಾದ ಆ ಪ್ರದೇಶ ಇಲ್ಲಿ ಈ ಪ್ರಕೃತಿಯನ್ನು ನೋಡಲು ಬಹಳ ಸುಂದರವಾಗಿದೆ.

ಬಹಳಷ್ಟು ಜನರು ಇಂತಹ ಕಾಲೇಜು ಗಳನ್ನು ಚೂಸ್ ಮಾಡಿಕೊಳ್ಳುತ್ತಾರೆ ಇಲ್ಲಿ ಯಾವುದೆ ತರಹದ ಒಂದು ತ್ಯಾಜ್ಯ ವಸ್ತುಗಳು ಇಲ್ಲ ಆನಂತರ ಗಿಡ ಮರಗಳನ್ನು ತುಂಬಾ ನೀಟಾ ಗಿ ಬೆಳೆಸಿದ್ದಾರೆ ಇಲ್ಲಿ ಬೇಹುತೇಕ ಜನರಿಗೆ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳಿಗೆ ---

ಇದೊಂದು ಪ್ಲೇ ಗ್ರೌಂಡ್ ಎಂದು ಪರಿಗಣಿಸಲಾಗುತ್ತಿದೆ ಈ ದೃಶ್ಯದಲ್ಲಿ ಕಂಡುಬರುತ್ತಿರುವ ದೃಶ್ಯವೇನೆಂದರೆ ಪ್ಲೇ ಗ್ರೌಂಡ್ ನಲ್ಲಿ ಬಹಳ ಜನ ಇರುವುದು ಆಟವಾಡುತ್ತಿರುವುದು ಮಕ್ಕಳು ಆಟವಾಡುತ್ತಿರುವುದನ್ನು

ಇಲ್ಲಿ ಅವರಿಗೆ ಬೇಕಾದ ಆಟವನ್ನು ಆಡಿಕೊಳ್ಳುತ್ತಾ ಆನಂತರ ಮನೆಗೆ ತೆರಳಬಹುದು ಇಲ್ಲಿ ಯಾವುದೇ ತರಹದ ಭೇದಭಾವ ಇಲ್ಲ .

ಇದೊಂದು ರೈಲ್ವೆ ಟ್ರ್ಯಾಕ್ ರೈಲ್ವೆ ಸ್ಟೇಷನ್ ಎಂದು ಪರಿಗಣಿಸಲಾಗುತ್ತದೆ ಈ ಪ್ಲಾಟ್ಫಾರಮ್ ಇಂದ ಆ ಕಡೆ ಪ್ಲಾಟ್ಫಾರಂಗೆ ಯಾವ ರೀತಿ ಹೋಗಬಹುದು ಎಂಬುವುದನ್ನು ಪ್ಲಾಟ್ಫಾರಂ ಮುಖಾಂತರ --